ನೋಡಲು ಪಕ್ಷಿಗಳು ಮತ್ತು ಹಸುಗಳ ಚಿತ್ರವನ್ನು ಡ್ರಾಯಿಂಗ್ ಮಾಡಲಾಗಿದೆ ಅದ್ಬುತವಾದ ಒಂದು ಚಿತ್ರಕಲೆ.

ಈ ಚಿತ್ರದಲ್ಲಿ ಕಾಣಿಸ್ತಾ ಇರುವುದು ಒಂದು ದೊಡ್ಡ ಬಿಲ್ಡಿಂಗ್ ಆ ಬಿಲ್ಡಿಂಗ್ ನ ಮುಂದೆ ಅದ್ಭುತವಾದ ಮತ್ತು--

ಇವನು ಒಂದು ಟೋಪಿಯ ಹೆಲ್ಮೆಟನ್ನು ಧರಿಸಿಕೊಂಡಿದ್ದಾನೆ ನೋಡಲು ತುಂಬಾ ಚೆನಾಗಿದ್ದಾನೆ .

ಈ ಚಿತ್ರದಲ್ಲಿ ಕಾಣಿಸ್ತಾ ಇರುವುದು ಹಾರ್ಮೋನಿಯಂ ನೋಡಲು ಅದ್ಭುತವಾಗಿವೆ ಹಾಗೇಯೇ ಒಂದು ಸಂಗೀತ ನುಡಿಸಲು ಇರುವಂತಹ ಸಾಮಗ್ರಿಗಳು.

ಈ ಚಿತ್ರದಲ್ಲಿ ಕಾಣಿಸುತ್ತಾ ವುದು ಒಂದು ಪೆಟ್ರೋಲ್ ಬಂಕ್ ನೋಡಲು ತುಂಬಾ ವಿಶಾಲವಾಗಿದೆ ಹಾಗೂ ಅಧ್ಬುತವಾಗಿದೆ ಇಲ್ಲಿ ಹಲವಾರು ವಾಹನಗಳು ಪೆಟ್ರೋಲ್ ಹಾಕಿಸಿಕೊಳ್ಳಲು ಬರುತ್ತಾವೆ ನೋಡಲು ಅಧ್ಬುತವಾದ ಒಂದು ಚಿತ್ರ.

ಅವರೆಲ್ಲರೂ ಸಹ ಅವರ ಆರೋಗ್ಯ ಕಾಪಾಡಿಕೊಳ್ಳಲು ಯೋಗಾಸನ ಮಾಡುತ್ತಿದ್ದಾರೆ .

ಚಿತ್ರದಲ್ಲಿ ಕಾಣಿಸುತ್ತಯಿರುವುದು ಎರಡು ಹೊಂದ ಚಿರತೆ. ನೋಡಲು ಇದೊಂದು ನಲ್ಲಿ ಹಾಕಿದರೆ.